ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೊಸ ಹೊಸ ಕ್ಯಾಸ್ಟಮ್ ಹಾಕಿಕೊಂಡಿದ್ದಾರೆ ನಿಂತಿದ್ದಾರೆ ಇಲ್ಲಿ ಸುಮಾರು ನಾಲ್ಕು ಮಕ್ಕಳು ನಿಂತಿದ್ದಾರೆ ಹಿಂದುಗಡೆ ಒಂದು .

ಗ್ರೀನರಿ ಆಟ ಆಡುವ ಸಾಮಾನುಗಳನ್ನು ಇಟ್ಟಿಕೊಂಡು ತಮ್ಮ ಬಿಸಿನೆಸ್ ಅನ್ನ ಜಾಸ್ತಿ ಮಾಡಿಕೊಳ್ಳುತ್ತಾರೆ. ಇಲ್ಲಿ ನೋಡಲು ಬಹಳ ಸುಂದರವಾಗಿದೆ ನೀಡುತ್ತೆ.

ಇಲ್ಲಿ ನೋಡಿದವರ ದೃಶ್ಯದಲ್ಲಿ ಒಬ್ಬ ಶಿಕ್ಷಕರು ತಮ್ಮ ಮಕ್ಕಳಿಗೆ ಹೇಗೆ ಕಲೆಯನ್ನು ಮಾಡುವುದನ್ನ ಹೇಳ್ಕೊಡ್ತಿದ್ದಾರೆ ಅವರ ಹಿಂದಗಡೆ ಕಬ್ಬಿಣ ಮಾಡಿರುವ ಕಿಟಕಿಗಳು ಕೂಡ ಇದೇ ಗೋಡೆಗಳು ಬಹಳ ಪ್ರೋತ್ಸಾಹಕಾರದಲ್ಲಿ ಇದೆ --

ಮಕ್ಕಳು ಕೂಡ ನಿಂತಿಕೊಂಡು ಹಾಗೂ ಕುಳಿತುಕೊಂಡು ಅವರ ಕಲೆಯನ್ನು ಪ್ರದರ್ಶಿಸುತ್ತಿದ್ದಾರೆ ಇದಕೆ ನಾಲ್ಕು ಕಾಲು ಬೆಂಚಿಗಗಳಿಗೆ ನಾಲಕ್ಕು ಕಾಲುಗಳಿವೆ. .

ಇ ದೃಶ್ಯದಲ್ಲಿ ನೀವು ನೋಡಬಹುದು ನಾಲಕ್ಕು ಮಕಳ್ಳು ಒಂದು ಸುಂದರವಾದ ಪೇಂಟಿಂಗ್ ಅನ್ನು ಮಾಡಿ ಇಡಲಾಗಿದೆ ಇಲ್ಲಿ ನಾಲಕ್ಕು ಮನೆಗಳಿವೆ ಎಂದು ನೀವು ಕಾಣಬಹುದು --

ದೊಡ್ಡದಾದ ಚೀಲದಲ್ಲಿರುವ ಒಂದು ಸಿಮೆಂಟ್ ಆಗಿದೆ ಇದು ಈ ಚೀಲ ಬಿಳಿಯಾಗಿದೆ ಸುತ್ತ ಮುತ್ತಲು ಹಲವಾರು ಜನರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ದೂರ ದೂರದಲ್ಲಿ ಜನರು ಇಲ್ಲಿ ಕೆಲ--

ಇಲ್ಲಿ ಜನರು ಬಣ್ಣ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾರೆ. ಸುಮಾರು ನಾಲ್ಕು ಜನರು ಇಲ್ಲಿ ಕಾಣಿಸುತ್ತಿದ್ದಾರೆ. ಇಲ್ಲಿ ದ್ವೀಪ ಸ್ವಂಬವನ್ನು ನೀವು ನೋಡಬಹುದು ಹಲವಾರು ದೊಡ್ಡ ದೊಡ್ಡ ಕಂಬವೂ ಕೂಡ ನೀವು ನೋಡಬಹುದು.